ಭಾರತದ ಸ್ವತಂತ್ರದ ಅಮೃತ ಮಹೋತ್ಸವದ ಅಂಗವಾಗಿ ಗ್ರಂಥಾಲಯದ ದಿನಾಚರಣೆಯನ್ನು ಮಾಡಲಾಗುತ್ತಿದೆ ಈ ಚಿತ್ರದಲ್ಲಿ ತೋರ್ಸತಿದ್ದಂತೆ ಅಂಬೇಡ್ಕರ್ ಮತ್ತು-

ಚಿತ್ರದಲ್ಲಿ ಕಾಣುತ್ತಿರುವಂತಹ ಕಟ್ಟಡ ಬಳ್ಳಾರಿ ಬೈರಣ್ಣ ಶೆಟ್ಟಿ ಸಭಾಂಗಣ ಸುಂದರವಾದ ಒಂದು ಕಟ್ಟಡ ಹಲವಾರು ಕೋಣೆಗಳು ಹಲವಾರು ವಿಭಾಗಗಳನ್ನು ಹೊಂದಿರುವಂತಹ ಹೈ ಕ್ವಾಲಿಟಿ ಕಟ್ಟಡ.

ಚಿತ್ರದಲ್ಲಿ ವೀಕ್ಷಣೆ ಎಂದರೆ ತಮ್ಮ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಾಂತ ಸ್ವಭಾವ ಟೆರೆಸ್ ನಿಂದ ನೋಡುವಾಗ ಕಾಣುವಂತ ದೃಶ್ಯ.

ಚಿತ್ರದಲ್ಲಿ ನೋಡುತ್ತಿರುವಂತೆ ಒಂದು ವರಂಡದ ಚಿತ್ರವಾಗಿದ್ದು ಹಲವಾರು ವಾಹನಗಳು ನಿಂತಿದ್ದು ವಾಹನಗಳು ನಿಂತಿದ್ದ ಬದಿಯಲ್ಲಿ ಹೂವಿನ--

ಸಮುದ್ರದಲ್ಲಿ ಮತ್ತೆ ಹಲವ ಹಲವಾರು ಹಡಗುಗಳನ್ನು ನಿಲ್ಲಿಸಲಾಗಿದೆ.

ಈ ಚಿತ್ರದಲ್ಲಿ ನೀವು ನೋಡಿತ್ತಿರುವಂತಹ ಒಂದು ಸ್ಟೇಡಿಯಂ ಚಿತ್ರವಾಗಿದ್ದು ಇಲ್ಲಿ ಹಲವಾರು ಮಕ್ಕಳು ತಮ್ಮ ತಮ್ಮ ಆಟದಲ್ಲಿ ಮುಂದುವರೆಯುಸುತ್ತಿದ್ದಾರೆ ಮುಂಭಾಗದಲ್ಲಿ ಇರುವಂತಹ ಒಂದು ಬೃಹತ್ ಕಟ್ಟಡ ಮತ್ತೆ ಸುತ್ತಮುತ್ತಲು ಮರ ಗಿಡಗಳನ್ನು ನೋಡಲು ಸಾಧ್ಯವಾಗ್ತಾ ಇದೆ .

ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಆಟದ ಮೈದಾನದಲ್ಲಿ ತಮ್ಮ ಆಟದಲ್ಲೇ ತೊಡಗಿಸಿಕೊಂಡಿರುವಂತಹ ಹಲವಾರು ಹುಡುಗರು--

ಈ ಚಿತ್ರದಲ್ಲಿ ಒಂದು ಕಟ್ಟಡ ಪಾಲ್ ಬಿದ್ದಿರೋ ಕಟ್ಟಡ ಮತ್ತು ಸುತ್ತ ಮುತ್ತ ಹುಲ್ಲು ಕಾಡು ಕಸಗಳಿಂದ ತುಂಬುಕೊಂಡ್ಡಿದ್ದು ನಡುವೆ ನಡೆದು ಹೋಗಲು ಒಂದು ಸುರಂಗ ಮಾರ್ಗವನ್ನು ಈ ಚಿತ್ರದಲ್ಲಿ ನಾವು ನೋಡಬಹುದು .